ಆಹ್ಹ್ ಉಪಯೋಗ ಆಗುತ್ತಿದೆ ಆಹ್ಹ್ ಒಂದು ಕೇವಲ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಯಲ್ಲಿ ದರ್ವಾಡಾಕ್ಕೆ ತಲುಪ ಬಹುದಾದ ವೇಗವಾದ ಸರಿಗೆಯಾಗಿದೆ.

ಆಹ್ಹ್ ಮುಖ್ಯವಾದದ್ದು ಮತ್ತು ಇಲ್ಲಿ ಆ ಎಲ್ಲರೂ ಬಂದು ಪೆಟ್ರೋಲ್ ಹಾಕಿಸಿಕೊಳ್ಳುತ್ತಾರೆ ಅಥವಾ ಡಿಸೇಲ್ ಗಳನ್ನೂ ಹಾಕಿಸಿ ಕೊಳುತ್ತಾರೆ.

ವಯಸ್ಸಾದವರು ಬರುತ್ತಾರೆ ಚಿಕ್ಕ ಮಕ್ಕಳು ಬಂದು ಆಟ ಆಡುತ್ತಾರೆ ದೊಡ್ಡವರು ಬಂದು ವ್ಯಾಯಾಮ ಅಥವಾ ಕುಂತು ತಮಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಾರೆ.

ಈ ಒಂದು ಚಿತ್ರದಲ್ಲಿ ಈ ಒಂದು ಕಾರ್ ನಿಲ್ಲಿಸಲಾಗಿದೆ ಈ ಕಾರ್ ನೋಡಲು ಅಂ ಅಂ ಬಿಳಿಯ ಬಣ್ಣದ್ದಾಗಿದ್ದು--

ನಮ್ಮ ಒಂದು ಭಾರತ ದೇಶದ ಒಂದು ಧ್ವಜದಲ್ಲಿ ಮೂರೂ ಬಣ್ಣಗಳಿದ್ದು ಆ ಮೂರೂ ಬಣ್ಣಗಳ ಮದ್ಯೆ-

ಗಿಡಗಳು ಕೂಡ ಇವೆ ಮತ್ತು ಆ ನೀರಿನ ಒಂದು ಶಬ್ದ ಅಥವಾ ಆ ನೀರನ್ನು ನೋಡುವ ಸೊಬಗು ತುಂಬಾ ಚೆನ್ನಾಗಿ ಇರುತ್ತದೆ.

ಹಣ್ಣುಗಳು ಎಂದು ಕೂಡಲೇ ಎಲ್ಲರಿಗೂ ಎಲ್ಲ ಹಣ್ಣುಗಳು ನೆನಪಾಗುತ್ತದೆ ಯಾವ ಹಣ್ಣಿನ ಅಂಗಡಿಯಲ್ಲಿ ವಿಧ ವಿಧವಾದ ಹಣ್ಣುಗಳು ಇದ್ದು --

ಇದು ಒಂದು ದೇವಸ್ಥಾನ ಈ ದೇವಸ್ಥಾನದಲ್ಲಿ ಅಕ್ಕ ಪಕ್ಕ ದೊಡ್ಡದಾದ ತೆಂಗಿನ ಮರ ಇದ್ದು ಈ ಒಂದು ದೇವಸ್ಥಾನ ತುಂಬಾ ಸುನ್ದರವಾಗಿದೆ.

ಅದನ್ನು ಸುಂದರಗೊಳಿಸುತ್ತಾರೆ ಮತ್ತು ಈ ಒಂದು ಸುಂದರ ಸುಂದರವಾದ ಚಿತ್ರ ಮಂದಿರದಲ್ಲಿ ಎಲ್ಲರೂ ಟಿಕೆಟ್ ಗಳ ಮೂಲಕ ಈ ಚಿತ್ರವನ್ನು ನೋಡುತ್ತಾರೆ.

ಫೋನ್ ಅಂಗಡಿ ಆಗಿರಬಹುದು ಅಥವಾ ಬಟ್ಟೆ ಅಂಗಡಿ ಆಗಿರಬಹುದು ಈ ತರದ ಅಂಗಡಿಗಳು ಈದ್--

ಕೂಡ ಮುಖ್ಯವಾಗಿದೆ ಮನೆಯು ಸುನ್ದರವಾಗಿ ಕಾಣಲು ಬಣ್ಣವನ್ನು ಹಚ್ಚಲೇಬೇಕು ಮತ್ತು ಬಣ್ಣ ಹಚ್ಚ ಹಚ್ಚುವರ ಸಂಖ್ಯೆ ಜಾಸ್ತಿ --